ಹಂತಾ ಜಗಳನ ನೋಡುವಾಗ ಸೇತುವೆ ಅಂತಾ ನೋಡುವಾಗ ಅಲ್ಲಿ ತುಂಬಾ ಪ್ರೋಮೊಟಿವ ಆಗಿ ಕಂಫರ್ಟ್ ಆಗಿ ನಾವು ಓಡಾಡಬೇಕು ಯಾಕಂದ್ರೆ ಒಂದೊಂದು ಆಣೆಕಟ್ಟುಗಳು ಸೇತುವೆಗಳು ನೀಟಾಗಿ ಇರೋದಿಲ್ಲ.

ಆಮೇಲೆ ಏರ್ ಬೆಂಡ್ಸ್ ಆಗಲಿ ರಿಬ್ಬನ್ಸ್ ಆಗ್ಲಿ ಕ್ಲಿಪ್ಸ್ ಆಗ್ಲಿ ಪ್ರತಿಯೊಂದು ದೊರೆಯುತ್ತದೆ ಹಾಗೆ ಪುರುಷರಿಗೆ ಅಂದ್ರೆ ಬ್ಯಾಟ್ ಸು ಏನ್ ಬೇಕೋ ಅದೆಲ್ಲ ಪ್ರತಿಯೊಂದು ಸಿಗುತ್ತೆ

ಬಿದ್ದೋಗಿರುತ್ತೆ ಅದನ್ನ ಅಷ್ಟೊಂದು ಸೆಕ್ಯೂರ್ ಆಗಿ ಕಟ್ಬೇಕು. ತುಂಬಾನೇ ಜನಗಳು ಓಡಾಡುತ್ತಾರೆ ಮತ್ತೆ ವಾಹನಗಳು ಓಡಾಡ್ತವೆ ಅದನ್ನ ಗಟ್ಟಿಮುಟ್ಟಾಗಿ ಕಟ್ಟಬೇಕು. ಎಲ್ಲರಿಗೂ ಯೂಸ್ ಫುಲ್ ಆಗಿರಬೇಕು. ಜಲಪಾತ ನೋಡಕ್ಕೆ ತುಂಬಾ ಜನ ಬರ್ತಾರೆ ಯೂಸ್ಫುಲ್ ಆಗಿರಬೇಕು.

ವಾಸಿವ್ ಸರ್ ಇರ್ತರೆ ಅಲ್ಲಿ ಹೋಗಿ ಅಲ್ಲಿರುವ ನೇಚರ್‌ನ ಅಲ್ಲಿ ವಾಸಿಸುವ ಜನಗಳು ಇರ್ತಾರೆ ಅಲ್ಲಿ ಹೋಗಿ ಅಡಿಗೆ ಮಾಡ್ಕೊಂಡು ಆ ನೇಚರ್ ಗೆ ಒಂದುಕ್ಕೆ ಆಗಿರಲು ಇರತರೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಆ ರೀತಿನೆ ಬದುಕುತ್ತಾರೆ.

ಟ್ರಾಫಿಕ್ ಜಾಮ್ ಇದ್ದಾಗ ಅಂತ ಕ್ಷಣಗಳನ್ನು ನೈಟ್ ಹೊತ್ತು ಟ್ರಾಫಿಕ್ ಜಾಮ್ ತುಂಬಾ ಜಾಸ್ತಿ ಇರುತ್ತೆ.

ಹಿಂತಾದ್ನ ಮಾಡಿರ್ತಾರೆ. ಇದನ್ನ ತುಂಬಾ ಯು ಯೂಸ್ಫುಲ್ ಆಗಿ ಮಾಡಿರ್ತಾರೆ. ಯಾಕಂದ್ರೆ ಎಲ್ಲ್ರುಗೂ ಇಷ್ಟಾ ಆಗುವಂತದ್ದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಎಲ್ಲ್ರುನೆ ತುಂಬಾನೇ ಕ್ರಿಟಿಕಲ್ ಕಂಡೀಶನ್ ಇರುವಾಗ ಅದನ್ನ ಉಸ್ ಮಾಡ್ಕೊಳ್ತಾರ್ --

ತುಂಬಾನೆ ಚನ್ನಾಗಿರುತ್ತೆ ಎನ್ವಿರಾನ್ಮೆಂಟ್ ಚನ್ನಾಗಿ ಇರತ್ತೆ ಅನ್ನೊ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ಕೊಳತ್ತಿವಿ ತುಂಬಾನೇ ಬೆಸ್ಟ್ --

ಇದು ಸೇತುವೆ ಸೇತುವೆ ಪಕ್ಕದಲ್ಲಿ ಗಿಡ ಮರಗಳಿರೋದು ಅಲ್ಲಿ ಹೋಗೋದು ಅಲ್ಲಿನ ಯಾವ ರೀತಿ ಮಾಡಿದಾರೆ ಆ ಸೇತುವೆ ನ ಹೆಂಗ್ ಕಟ್ಟಿದಾರೆ --

ನಾವ ಹೋದರೆ ಅಲ್ಲಿ ಸೆಕ್ಯೂರ್ ಆಗಿರುತ್ತೆ ತುಂಬಾನೇ ಉಪಯುಕ್ತ ಆಗುತ್ತೆ ಎಲ್ಲರು ಚೆನ್ನಾಗಿ ಹೊಗಿ ನೊಡಬಹುದು ಫ್ಯಾಮಲಿ ಸಮೆತ ಹೊಗಿ ನೊಡ್ತಾರೆ ಟ್ರಿಪ ಆಗ್ಲಿ ಸೆಲೆಬ್ರೆಷನ್‌ ಮಾಡೊದಾರ್ಗಿಲಿ ಯಾವದೆ ನೆಚರ ನೊಡಬೆಕು ಅಂದ್ರೆ ತುಂಬಾನೆ ಚೆನ್ನಾಗಿ ಕ್ರಿಟಿಕಲಾ ಗಿದ್ದಾಗ ನೊಡಬಹುದು .

ಬಸ್ಟ್ಯಾಂಡ್ ಅಲ್ಲಿ ತುಂಬ ಜನ ಅಂದ್ರೆ ಕಾಲೇಜ್ ಮಕ್ಳು ಹೋಗ್ತಾರೆ ಡೈಲಿ ಓಡಾಡವ್ರು ಇರ್ತಾರೆ ತುಂಬ ಜನ ಮತ್ತೆ ತಮ್ಮದೇ ಆದ ವೆಹಿಕಲ್ ಇಲ್ಲದೆ ಇದ್ದಾಗ ತುಂಬ ಬೇರೆ ಕಡೆ ಹೋಗ್ಬೇಕು ಅಂತ ಅಂದಾಗ ಅಂತ ಕ್ಷಣದಲ್ಲಿ ಬಸ್ಟ್ಯಾಂಡ್ ಅಲ್ಲಿ ಬಸ್ಗಳಗೋಸ್ಕರ ಅಂತ ಬರ್ತಾರೆ ಬಸ್ಸಲ್ಲಿ --